ಇದೊಂದು ಸ್ವಿಮ್ಮಿಂಗ್ ಫೂಲ್ ಹಾಗೆ ಜಾರುಬಂಡೆ ಸಹಿತ ಇದೆ.

ಹಾಗೆ ವಾ ನೀರು ತುಂಬಾ ಕಡಿಮೆ ಇದೆ.

ಅದ್ ಅವರ ಮೇಲೆ ಬಟ್ಟೆ ಹಿಡಿದುಕೊಂಡು ಬರುತ್ತಿದ್ದರೆ ಹಾಗೆ ಅದರ ಹಿಂದೆ ಜನ --

ಹಾಗು ಸ್ಟೀಲ್ ಗುಂಜಿಗಳನ್ನು ಸಿಗುತ್ತದೆ ಹಾಗು ಇದೊಂದು ಸ್ಟೇಷನರಿ .

ಇದರ ಈ ಅಂಗಡಿ ಬೋರ್ಡ್ ಅನ್ನು ಬ್ಲೂ ಕಲರ್ ಪೈಂಟಿನಲ್ಲಿ ಬರೆದಿದ್ದಾರೆ.

ನಾನು ನೋಡಿದ ಪ್ರಕಾರ ಇದೊಂದು ಬುಕ್ ಸ್ಟೋರ್ ಇದರಲ್ಲಿ ಪೆನ್ --

ಫೆವಿಕ್ವಿಕ್ ಗಮ್ ಹಾಗು ಬುಕ್ಸ್ ಗಳನ್ನೂ ನೋಡಬಹುದು.

ನಾನು ನೋಡಿದ ಪ್ರಕಾರ ಇದು ಒಂದು ಜಿಮ್ ಎಂದು ತಿಳಿಯಬಹುದು.

ಅದರ ಮುಂಭಾಗ ಮಿರರ್ ತುಂಬಾ ಚೆನ್ನಾಗಿದೆ ಅದಕ್ಕೆ --

ಹಾಗೆ ಅದರ ಹಿಂಭಾಗದಲ್ಲಿ ಸ್ಕ್ರೀನ್ ಸಹಿತ ಇದೆ.

ಖುಷಿ ಖುಷಿ ಇಂದ ಚಾಕಲೇಟ್ ಅನ್ನು ಕೊಡುತ್ತಿರುವುದನ್ನು ನೋಡಬಹುದು.

ಮುಂದೆ ಒಂದು ಚೇರ್ ಅನ್ನು ಇಟ್ಟಿದ್ದಾರೆ ಅದರ ಮುಂಭಾಗದಲ್ಲಿ ರೋಡು ಇದೆ ಅದ್ರ ಹಿಂದೆ --

ಹಾಗೆ ಬುದ್ಧದ ಹಾಗೆ ಇದೆ ತುಂಬಾ ಅದರ --

ಸುತ್ತಲೂ ಗಿಡಗಳು ಇದ್ದವೇ ಹಾಗೆ ಇದರಲ್ಲಿ ಜನ ಯಾರು ಓಡಾಡುತ್ತಿಲ್ಲ ಆದರೆ ತುಂಬಾ ಚೆನ್ನಾಗಿದೆ --

ನಾನು ನೋಡಿದ ಪ್ರಕಾರ ಈ ಇದರಲ್ಲಿ --

ಹಾಗೆ ಸುತ್ತಲೂ ಅದರ ಎಕ್ಸ್ನ್ಪ್ಮೆಂಟ್ಸ್ ಗಳನ್ನೂ ನೋಡಬಹುದು ಹಾಗೆ ಇದು ದೊಡ್ಡದಾದ ಶೆಡ್ ಅಂತ ಹೇಳಬಹುದು --

ಬೇರೆ ಬೇರೆ ವಸ್ತುಗಳು ಸಹಿತ ನೋಡಬಹುದು ವಾಟೆರ್ ಬಾಟೆಲ್ ನೋಡಬಹುದು ಅದರ ಹಿಂಭಾಗ --

ಫೋಟೋ ದಲ್ಲಿ ಇವನು ಕಟ್ಟಿಂಗ್ ಅನ್ನು ಮಾಡಿಸಿದ್ದಾನೆ ಹಾಗು ಇದು ಕಟ್ಟಿಂಗ್ ಶಾಪ್ ಇದರ ಹಿಂಭಾಗದಲ್ಲಿ ಹಲ್ಲಿ --

ಕಟ್ಟಿದ್ದಾರೆ. ಹಾಗೆ ಜಲ್ಲಿ ಕಲ್ಲನ್ನು ತುಂಬುವುದಕ್ಕೆ ರೆಡಿ ಮಾಡುತ್ತಿದ್ದಾರೆ --

ನಾನು ನೋಡಿದ ಹಾಗೆ ಇದು ಒಂದು ದೇವಸ್ತಾನ ಎನ್ನಬಹುದು .

ಹಾಗೆ ಇದರ ಸುತ್ತ ಮುತ್ತ ದೊಡ್ಡ ಆಲದ ಮರವನ್ನು ನೋಡಬಹುದು.

ಒಂದು ಟೆಂಟ್ ಅನ್ನು ಹಾಕಿಕೊಂಡು ಕೂತಿದ್ದಾನೆ ಒಬ್ಬ ಹುಡುಗ.

ಹಾಗೆ ವಾಟರ್ ಬಾಟೆಲ್ ಅನ್ನು ಇಟ್ಟುಕೊಂಡಿದ್ದಾನೆ.

ಸುತ್ತ ಮುತ್ತ ದೊಡ್ಡ ದೊಡ್ಡ ಬೆಟ್ಟಗಳು ಸಹಿತ ಇದೆ ಹಾಗೆ ಚೇರ್ ಸಹಿತ ಇದೆ ಛತ್ರಿ ಸಹಿತ ಇದೆ.

ಹಾಗೆ ಇದರಲ್ಲಿ ಪೆನ್ ಪೆನ್ಸಿಲ್ ಇತ್ಯಾದಿ ವಸ್ತುಗಳು ಸಿಗುತ್ತದೆ ಹಾಗೆ ಇದರ ಸುತ್ತ --

ನಾನು ನೋಡಿದ ಹಾಗೆ ಇದೊಂದು ಚಾಯ್ ಅಂಗಡಿ ಎಂದು ಹೇಳಬಹುದು ಚಾಯ್ ಮೆನು ಎಂಬ ಅಂಗಡಿ --

ಇದು ಒಂದು ಪಬ್ ಎಂತ ಪಬ್ ಎಂದು ಹೇಳಬಹುದು.

ಹುಡುಗಿಯರು ಚಿಕ್ಕ ಚಿಕ್ಕ ಬಟ್ಟೆಯನ್ನು ತೊಟ್ಟಿಕೊಂಡು ಡಾನ್ಸ್ ಹಾಡುತ್ತಿದ್ದಾರೆ ಹಾಗೆ --

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಮಕ್ಕಳು ಕಾರ್ಗೋ ಶೀಟ್ ಅನ್ನು ಹೀಡುಕೊಂಡು ಪೈಂಟ್ ಅಲ್ಲಿ --

ಹಾಗೆ ಶೀಟ್ ಅನ್ನು ಉಪಯೋಗಿಸುತ್ತಿದ್ದಾರೆ. ಹಾಗೆ ಟೀಚರ್ ಸಹಿತ --

ಹಾಗೆ ಸುತ್ತಲೂ ಲೈಟಿಂಗ್ಸ್ ಸೆಟ್ಟಿಂಗ್ಸ್ ತುಂಬಾ ಚೆನ್ನಾಗಿದೆ --

ಡ್ರೆಸ್ ಅನ್ನು ಹಾಕಿದ್ದಾರೆ ಹಾಗೆ ಬಿಳಿ ಬಣ್ಣದ --

ಹಾಗೆ ಸುತ್ತ ಮುತ್ತ ದೊಡ್ಡ ದೊಡ್ಡ ಗಿಡಗಳು.

ಬಣ್ಣ ಕಪ್ಪು ಹಾಗು ಬಿಳಿ ಇಂದ ಕೂಡಿದೆ.

ಇದೊಂದು ಸ್ವಿಮ್ಮಿಂಗ್ ಫೂಲ್ ಎನ್ನಬಹುದು ಹಾಗೆ ಸುತ್ತ ಮುತ್ತ --

ಮರಗಳು ಸಹಿತ ಇದೆ. ಸುತ್ತ ಮುತ್ತ ಯಾರು ಜನ ಇಲ್ಲ. ಆದರೆ ಕಂಬಗಳು ಸಹಿತ ಇದೆ ಹಾಗೆ --